ಇದು ಒಂದು ಮನೆಯಾಗಿದೆ. ಮನೆಯ ಪಕ್ಕ ಎಲ್ಲ ತುಂಬಾ ದೊಡ್ಡ ದೊಡ್ಡ ಬಿಲ್ಡಿಂಗು ಮತ್ತು ಒಂದು ದೇವಸ್ಥಾನ ಕೂಡ ಇದೆ ನೋಡೋಕೆ ತುಂಬಾ ಕಂಬಿಗಳಿಂದ ಇಲ್ಲಿ ಕಾಂಪೌಂಡ್ ಕೂಡ ಮಾಡಿದರೆ ನೋಡೋಕೆ ತುಂಬಾ ಚೆನ್ನಾಗಿ ಪೇಂಟಿಂಗ್ ಎಲ್ಲ ಮಾಡಿದರೆ.

ಇಲ್ಲಿ ಒಂದು ರಸ್ತೆ ಇದೆ ರಸ್ತೆ ಬದಿ ತುಂಬಾ ಗಿಡಗಳೆಲ್ಲ ಇದೆ ನೋಡಕ್ಕೂಡ ತುಂಬಾ ಚೆನ್ನಾಗಿದೆ ಹಚ್ಚ ಹಸಿರಿನಿಂದ ಕೂಡಿದೆ ಯಾವುದೇ ರೀತಿಯ ವೆಹಿಕಲ್ ಗಳು ಕೂಡ ಇಲ್ಲಿ ಓಡಾಡುವುದು ಕಾಣಿಸುತ್ತಿಲ್ಲ ತುಂಬಾ ಕ್ವೀನೆನೆಸ್ಸ್ ಆಗಿ ಕೂಡ ಇಲ್ಲಿ ಕಾಪಾಡ್ಕೊಂಡಿದ್ದಾರೆ.

ಮೈಲಾ ಗ್ಲಾಸ್ ಒಳಗೆ ಹಾಕಿ ಕೊಟ್ಟಿದ್ದಾರೆ ಇದು ತುಂಬಾ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಇತರ ಫೆಸಿಲಿಟಿ ಇರುತ್ತೆ --

ಇದು ಒಂದು ಸಣ್ಣದಾದಂತಹ ಕೆರೆಯಾಗಿದ್ದು ಕೆರೆಯ ಬದಿಯಲ್ಲಿ ಒಂದು ಬ್ರಿಡ್ಜ್ ಮೇಲೆ ಇದರೆ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಒಬ್ರು ಕೆರೆಯನ್ನೆಲ್ಲ ನೋಡ್ತಾಯಿದಾರೆ ಸುತ್ತ ಎಲ್ಲಾ ತುಂಬಾ ದೊಡ್ಡ ಸಣ್ಣ ಸಣ್ಣ ಗಿಡ ಮರಗಳು ಮತ್ತು ಬೆಟ್ಟ ಗುಡ್ಡಗಳನ್ನೆಲ್ಲ ಕಾಣಬಹುದಾಗಿದೆ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿದೆ.

ಇದು ಒಂದು ಸಣ್ಣ ಪಾರ್ಕ್ ಆಗಿದೆ ಇದನ್ನು ಇತರ ಸಿಚುವೇಶನ್ ಇರುತ್ತದೆ ಮತ್ತೆ ಲೈಟ್ ಅರೇಂಜ್ಮೆಂಟ್ ಕೂಡ ಇದೆ ಕುಳಿತುಕೊಳ್ಳಲು ಮಾತನಾಡಲು ಚೇರ್ ಗಳನ್ನೆಲ್ಲ ಇಟ್ಟಿದ್ದಾರೆ ಸಣ್ಣ ಸಣ್ಣ ಗಿಡಮರಗಳೆಲ್ಲ ಇಲ್ಲಿ ಬೆಳಕೊಂಡಿದ್ದಾವೆ --